ಮತ್ತು ಸುತ್ತ ಮುತ್ತಲು ಗಿಡಮರಗಳು ಇವೆ.

ಮತ್ತು ಬೇಕರಿಯ ಕಾಜಿನ ಒಳಗಡೆ ಹಲವಾರು ಸಿಹಿ ತಿಂಡಿಗಳನ್ನು ಇಡಲಾಗಿದೆ.

ಮತ್ತು ಇಲ್ಲಿ ಕುರ್ಜಿಯ ಮೇಲೆ ನಾಲ್ಕು ವ್ಯಕ್ತಿಗಳನ್ನು ಕುಳಿತುಕೊಂಡಿದ್ದಾರೆ.

ಮತ್ತು ಇಲ್ಲಿ ಹ ನಾಲ್ಕು ಬಿಳಿ ಬಣ್ಣದ ಲಾರಿಗಳನ್ನು ನಿಂದ್ರಿಸಲ್ಪಟ್ಟಿದೆ.

ಮತ್ತು ತಗಡಕ್ಕೆ ನೀಲಿ ಮತ್ತು ಬಿಳಿ ಬಣ್ಣವನ್ನು ಹಚ್ಚಲಾಗಿದೆ.

ಮತ್ತು ಇಲ್ಲಿ ಬಿಳಿ ಬಣ್ಣದ ಗೋವಾಡೆಯ ಮೇಲೆ ಪ್ಲಸ್ ಚಿನ್ಹೆಯನ್ನು ತೆಗೆಯಲು ಪಟ್ಟಿದೆ.

ಮತ್ತೆ ಇಲ್ಲಿ ಒಂದು ದೇವರ ಮೂರ್ತಿಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಗ್ವಾಡೆಯ ಮೇಲೆ ಕೆಂಪು ಮತ್ತು ಬಿಳಿ ಬಣ್ಣವನ್ನು ಹಚ್ಚಲ್ಪಟ್ಟಿದೆ.

ಮತ್ತು ಇಲ್ಲಿ ಹಲವಾರು ವ್ಯಕ್ತಿಗಳು ನಿಂತುಕೊಂಡಿ ಇದ್ದಾರೆ.

ಮತ್ತು ಮೈದಾನದಲ್ಲಿ ಹಲವಾರು ಕೆಂಪು ಬಣ್ಣದ ಸಿಲಿಂಡರ್ ಗಳು ಒಂದರ ಮೇಲೆ ಒಂದು ಇಡಲಾಗಿದೆ.

ಮತ್ತು ಇಲ್ಲಿ ಒಂದು ಕಮಾನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಕೆಂಪು ಬಣ್ಣದ ಬುಟ್ಟೆ ಒಳಗಡೆ ಗಜ್ಜರಿ ಮತ್ತು ಮೆಣಸಿನ ಕಾಯಿ ಮತ್ತು ಬದನೆಯ ಕಾಯಿ ಮತ್ತು ಇನ್ನಿತರ ಹಲವಾರು ತರಕಾರಿಗಳನ್ನು ಇಡಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಒಂದು ಅಮೂಲ್ಯ ಮೆಡಿಕಲ್ ಕಂಡು ಬರುತ್ತಾಇದೆ.

ಮತ್ತು ಇಲ್ಲಿ ಕಾಂಜಿನ ಕಪಟಿನಲ್ಲಿ ಹಲವಾರು ಔಷದಿಗಳು ಮತ್ತು ತಲೆಗೆ ಹಚ್ಚುವ ಎಣ್ಣೆ ಮತ್ತು ಮೋತಿ ತೊಳೆದುಕೊಳುವ ಫೇಸ ವಾಶ್ ಇನ್ನಿತರೇ ವಸ್ತುಗಳನ್ನು ಒಳಗಡೆ ಇಡಲಾಗಿದೆ.

ಮತ್ತು ಇಲ್ಲಿ ಒಂದು ವಸ್ತುಗಳನ್ನು ಟೈಂಗಾಯಿಸಿ ಇಡಲಾಗಿದೆ.

ಮತ್ತು ಇದರ ಮುಂದುಗಡೆಯಿಂದ ಒಬ್ಬ ವ್ಯಕ್ತಿಯನ್ನು ತನ್ನ ಕೈಯಲ್ಲಿ --

ಹಾಗೂ ಗ್ವಾಡೆಯ ಮೇಲೆ ದೇವರ ಚಿಹ್ನೆಯನ್ನು ಹಿಡಿದುಕೊಂಡು ನಿಂತಿದ್ದಾರೆ.

ಮತ್ತು ಇಲ್ಲಿ ರಸ್ತೆ ಮೇಲೆ ಹಲವಾರು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ನಿಂತುಕೊಂಡಿದ್ದಾರೆ.

ಮತ್ತು ಅವರ ಹತ್ತಿರ ಇನ್ನೊಂದು ದೇವರ ಮೂರ್ತಿಯನ್ನು ಇದೆ.

ರಾಯಲ್ ಎನ್ಫೀಲ್ಡ್ ಎಂದು ಬರಿಯಲ್ಪಟ್ಟಿದೆ ಮತ್ತು.

ಮತ್ತು ಇಲ್ಲಿ ಬುಟ್ಟಿಯ ಒಳಗಡೆ ಸೌತೆಕಾಯ್ ಮತ್ತು ಕುಂಬಳಕಾಯ್ ಮತ್ತು ಇನ್ನೆತರೆ ತರಕಾರಿಗಳನ್ನು ಇಡಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಮನಸ್ ಸರೋವರ್ ಸ್ಟೇಷನರಿ ಎಂಬ ಅಂಗಡಿ ಕಂಡು ಬರ್ತಾ ಇದೆ.

ಮತ್ತು ಮೈದಾನದ ಮೇಲೆ ಬಿಳಿ ಬಣ್ಣದ ಗೇರೆಯನ್ನು ಎಳೆಯಲ್ಪಟ್ಟಿದೆ.

ಮತ್ತು ಇಲ್ಲಿ ಬ್ಯಾನರ್ ನ ಮೇಲೆ ಎರಡು ದೇವರ ಚಿತ್ರವನ್ನು ಅಂಟಿಸಲಾಗಿದೆ.

ಮತ್ತೆ ಇಲ್ಲಿ ಒಳಗಡೆ ಗಾಜಿನ ಕಪಟದಲ್ಲಿ ಹಲವಾರು ಗೊಂಬೆಗಳು ಮತ್ತೆ ಇನ್ನಿತರೆ ವಸ್ತುಗಳನ್ನು ಇಡಲಾಗಿದೆ.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

ಮತ್ತು ಅದರ ಮುಂದುಗಡೆ ಎರಡು ಬೈಕ್ ನಿಲುಗಡೆ ಮಾಡಲಾಗಿದೆ.

ಮತ್ತು ಒಳಗಡೆ ಹಚ್ಚಹಸಿರಾದ ಗಿಡಮರಗಳು ಮತ್ತು ಹುಲ್ಲನ್ನು ಕಂಡು ಬರುತ್ತಾ ಇದೆ.

ಡಾ ಇದ್ದಾನೆ ಮತ್ತು ಸುತ್ತಮುತ್ತಲು ಹಚ್ಚು ಹಸುರದಾ ಹುಲ್ಲುಗಳನ್ನು ಕಂಡು ಬರುತ್ತಾ ಇವೆ.

ಇಲ್ಲಿ ನಮಗೆ ಒಂದು ಸತ್ಯಂ ಗ್ಲಾಸ್ ಪ್ಲೈವುಡ್ ಮತ್ತು ಹಾರ್ಡ್ವೇರಿನ ಅಂಗಡಿಯನ್ನು ಕಂಡು ಬರುತ್ತಾ ಇದೆ.

ಒಂದು ಕನ್ನಡಿಯನ್ನು ಹಚ್ಚಲಾಗಿದೆ ಮತ್ತು ಕನ್ನಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕಂಡು ಬರುತ್ತಾ ಇದೆ ಮತ್ತೆ ಇಲ್ಲಿ ಕೂಡುವುದಕ್ಕೆ.

ಅಂಗಡಿಯನ್ನು ಕಂಡು ಬರುತ್ತಾ ಇದೆ ಮತ್ತು ಇಲ್ಲಿ--

ಬಾಳೆಹಣ್ಣುಗಳು ಟಂಗಾಯಿಸಲಾಗಿದೆ ಮತ್ತು ಇಲ್ಲಿ ಹಲವಾರು ಹಣ್ಣು ಹಂಪಲುಗಳು --

ಕಂಡು ಬರುತ್ತಾ ಇದೆ ಮತ್ತು ಇಲ್ಲಿ ಕೆಲವು ವ್ಯಕ್ತಿಗಳನ್ನು ನೋಡಬಹುದು ಮತ್ತು ಒಬ್ಬ ವ್ಯಕ್ತಿಯು ಬೈಕಿನ ಮೇಲೆ ಕುಳಿತುಕೊಂಡಿದ್ದಾನೆ.

ಮತ್ತು ಅದರ ಮೇಲೆ ಫನ್ ಅಡ್ಡ--

ಮತ್ತು ಇಲ್ಲಿ ಒಂದು ಬಾಗಿಲು ಕಂಡು ಬರುತ್ತಾ ಇದೆ.